ಜ್ಯೂಸ್ ಪ್ರತಿ ಪ್ರತಿಯೊಂದು ನಂದಿನಿ ಏನೇನೊ ತಯಾರಿಸ್ತಾದ ಪ್ರತಿಯೊಂದು ಸಾಮಾನು ಸಿಗ್ತದ್ದೆ ಇಲ್ಲಿ ಜನರು ಹೋಗ್ಬಿಟ್ಟು ಖರೀದಿ ಮಾಡಬಹುದು.

ಇದ ಎಲ್ಲರಿಗೊ ಇಷ್ಟವಾದಂತಹ ಸ್ನಾಕ್ಸ್ ಟೈಮ್ ಸ್ನಾಕ್ಸ್ ಐಟಮ್ ಇದು.